ಮೂರು ವಾಹನಗಳನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ಮತ್ತು ಈ ಪಕ್ಕದಲ್ಲಿ ಅ ಆ ಆಯಿಲ್ ನ ಚಿತ್ರಗಳನ್ನು ಕಾಣಿಸಲಾಗಿದೆ.

ಇದು ಒಂದು ವಿನಾಯಕ ತೇಟರ್ನ ಕಟ್ಟಡವಾಗಿದೆ ಇದರ ಮೇಲೆ ಕೊಕೊ ಕೋಲಾ ಎಂಬ ಬೋರ್ಡಿದೆ.

ಅದರಲ್ಲಿ ಎರಡು ಕಿಟ್ಟಕಿಗಳಿವೆ ಅದರ ಮೇಲೆ ಎರಡು ಚಿಕ್ಕ ಕಿಟ್ಟಕಿಗಳಿವೆ.

ಒಂದು ಮೀನುಗೆ ಮೀನಿನ ಮಾರುಕಟ್ಟೆ ಆಗಿರುವುದು ಮತ್ತು ಇಲ್ಲಿ ಹಲವಾರು ಚಿಕ್ಕ ಚಿಕ್ಕ ಮೀನುಗಳನ್ನು ಕಾಣಿಸಲಾಗಿದೆ ಮತ್ತು ಒಂದು ಕೆಂಪು ಮತ್ತು ಕಪ್ಪು ಬಣ್ಣದ ವೈರ್ ಕಾಣುತ್ತಿದೆ.

ಇದರಲ್ಲಿ ಯಾರ ಮುಖವ ಕಾಣಿಸಲಾಗಲಿಲ್ಲ ವೀಲ್ ಚೇರ್ ನಲ್ಲಿ ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದಾನೆ ಇನ್ನೊಬ್ಬ ಮನುಷ್ಯನು ವೀಲ್ ಚೇರ್ ನ ಮನುಷ್ಯನ ಜೊತೆ ಮಾತನಾಡುತ್ತಿದ್ದಾನೇ ಇದರ ಮುಂದೆ ವಾಹನಗಳು ಇವೆ.

ಹಲವಾರು ವಿವಿಧ ಮೀನುಗಳನ್ನು ಇಟ್ಟಿದ್ದಾರೆ ಒಬ್ಬ ಮನುಷ್ಯ ನಿಂತುಕೊಂಡಿದ್ದಾರೆ ಆದರೆ ಮುಖ ಕಾಣಿಸಲಾಗಿಲ್ಲ.

ಮತ್ತು ಇದರ ಮುಂದುಗಡೆ ಒಂದು ಸೈಕಲ್ ಮತ್ತು ಬೈಕ್ ಮತ್ತು ಒಂದು ಸ್ಕೂಟಿ ಯನ್ನು ಕಾಣಿಸಲಾಗಿದೆ.

ಮನುಷ್ಯರನ್ನು ಗಮನಿಸಬಹುದಾಗಿದೆ ನಿಂತಿರುವುದನ್ನು ಮೂವರು ಮನುಷ್ಯರನ್ನ ಗಮನಿಸಬಹುದಾಗಿದೆ ಅದ್--

ಮತ್ತು ಒಂದು ಮಹಿಳೆಯನ್ನು ಪೆಟ್ರೋಲ್ ಅನ್ನು ಹಾಕುವುದನ್ನು ಗಮನಿಸಬಹುದಾಗಿದೆ.

ಮತ್ತು ಇನ್ನೊಂದು ಕಡೆ ದೊಡ್ಡದಾದ ಒಂದು ಮರವಿದೆ.

ನಾಲ್ಕು ಜನ ಫಿಶ ನ್ನು ಕಟ್ ಮಾಡ್ತಿರುವುದನ್ನು ನೋಡಬಹುದಾಗಿದೆ ಮತ್ತು ಅವರ ಹಿಂದೆ--

ಇದು ಒಂದು ಮಸೀದ್ನ ಕಟ್ಟಡವಾಗಿದ್ದು ಇದರಲ್ಲಿ ಹಸಿರು ಮತ್ತು ಕೆಂಪು ಬಣ್ಣದ ಲೈಟಿಂಗ್ ಕಾಣಿಸಲಾಗಿದೆ.

ಗೋಪಾಲನ್ ಸಿನಿಮಾ ಅಂತ ಬರೆದಿದೆ ಮತ್ತು ಇದರ ಪಕ ಮಧ್ಯದಲ್ಲಿ ಮ್ಯಾಕ್ಸ್ ಅಂತ ಎಂದು ಬರೆಯಲಾಗಿದೆ.

ಅಕ್ಕ ಪಕ್ಕದಲ್ಲಿ ಹಲವರು ಕಾರು ಗಳು ಮತ್ತು ಬಸ್ಸು ಗಳು ವಾಹನಗಳು ನಡೆಯುತ್ತಿವೆ.

ಮತ್ತು ಗುಂಡುಗಳು ಬಂಡೆಗಳು ಕಲ್ಲುಗಳು ಇವೆ.

ಮತ್ತು ಬಿಳಿ ಬಣ್ಣದ ಮತ್ತು ಕಪ್ಪು ಬಣ್ಣದ ಟೀ ಶರ್ಟ್ ಧರಿಸಿದ ಮನುಷ್ಯ ಏನೋ ಬೋರ್ಡ್ ಮೇಲೆ ಬಿಳಿ ಬಣ್ಣದ ಬೋರ್ಡ್ ಮೇಲೆ ಬರೆಯುತ್ತಿದ್ದಾನೆ.

ಇಲ್ಲಿ ಇಬ್ಬರು ಮನುಷ್ಯರು ತನ್ನ ಕೈಗಳನ್ನು ಹಿಂದಕ್ಕೆ ಮಾಡಿ ನಿಂತಿರುವುದನ್ನು ಕಾಣಬಹುದಾಗಿದೆ.